ತ್ರಿವೇಣಿಯರು ಸಹ ಲೈಟ್ ಕಂಬ ಇದೆ ಮತ್ತೆ ಕನ್ನಡ ಬಾವುಟ ಇದೆ ಒಂದು ಟೂ ವೀಲರ್ ವೆಹಿಕಲ್ಲ್ ಇದ್ದಾರೆ ಜನ.

ರಸ್ತೆನಲ್ಲಿ ತುಂಬಾ ಜನಗಳು ನಾಲ್ಕಾರು ಜನಗಳು ಓಡಾಡ್ತಾ ಇದಾರೆ ಬರ್ತಾ ಇದಾರೆ. ಹೋಗ್ತಾ ಇದಾರೆ ಒಬ್ಬರು ಸ್ಕೂಟರ್ ಅಲ್ಲಿ ಹೋಗ್ತಾ ಇದಾರೆ. ಒಂದು ರೆಡ್ ಕಾರ್ ಹೋಗ್ತಾ ಇದೆ ಒಂದು ವೈಟ್ ಕಾರು ಹೋಗ್ತಾ--

ಗಿಡ ಮರಗುಳೆಲ್ಲ ತುಂಬಾ ಸು-ಸುತ್ಲೂ ಕಾಪೌಂಡ್ ಸುತ್ಲೂ ಎಲ್ಲಾ ಕಾಣ್ತಾ ಇದೆ ಲೈಟಿಂಗ್ ಎಲೆಕ್ಟ್ರಿಕ್ ಬೋರ್ಡ್ ಎಲ್ಲಾ ಇದೆ. ಉಹ್ ಡಬಲ್ ಕಲರ್ ಹಾಕಿ ರೆಡಿ ಮಾಡಿದ್ದಾರೆ ಬಿಲ್ಡಿಂಗ್ ತುಂಬಾ ಚೆನ್ನಾಗ್ ಕಾಣ್ತಾ ಇದೆ.

ಆಕಾಶ್ ವಾಣಿ ವೃತ್ತ ಅಂತ ಹೇಳಿ ಬೋರ್ಡ್ ಹಾಕಿದೆ. ಬೋರ್ಡ್ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಗಿಡ ಮರಗುಳೆಲ್ಲ ಸಾಕಷ್ಟು ಇದೆ ವಾತಾವರಣ ಚೆನ್ನಾಗಿದೆ. ನೋಡಕ್ ತುಂಬಾ--

ಪಾರ್ಕ್ ಒಳಗೆ ಚಿಕ್ ಚಿಕ್ಕ ಮರಗಳು ಕೂಡ ಇದೆ ನೋಡೋದಕ್ಕೆ ಹಚ್ಚ ಹಸರಾಗ್ ಕಾಣ್ತಾ ಇದೆ. ಮೋಡದ್ ವಾತಾವರಣನು ಕೂಡ ಇದೆ ತುಂಬ ಚೆನ್ನಾಗ್ ಕಾಣ್ತಾ ಇದೆ.

ಬಟ್ಟೆ ಅಂಗಡಿ ಇದೆ.ಸಾರೀಗಳು ಎರಡು ಸ್ಟೆಪ್ ಅಲ್ಲಿ ತಗಲಕ್ ಇದ್ದಾರೆ ಮತ್ತೆ ಡ್ರೆಸ್ ಗಳೆಲ್ಲ ತಗಲಕ್ ಇದ್ದಾರೆ ಶೋಕೇಸಲ್ಲಿ ಲೈಟಿಂಗ್ ಇದೆ ಯಾರು ಜನಗಳು ಕಾಣಿಸ್ತಾ ಇಲ್ಲ ಚೆನ್ನಾಗಿ ಶೋಕೇಸಲ್ಲಿ ನೀಲಿ ಕಾಣಿಸ್ತಾ ಇದೆ .